ಹಾಯ್ ಫ್ರೆಂಡ್ಸ್ ಈ ಈ ಪಿಚ್ಚರ್ ಅಲ್ಲಿ ನೀವೊಂದು ವಂಡರ್ಲಾ ನೋಡ್ತಾ ಇದ್ದೀರಾ ವಂಡರ್ದಲ್ಲಿ ಮಕ್ಕಳಿಗೆ ಆಡಕ್ಕೆ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಕೂಡ ಇದೆ .

ನೀನು ಅವರು ಸ್ಟೂಡೆಂಟ್ಸ್ ಕೂಡ ಎಲ್ಲಿಗೋ ಹೋಗ್ತಾಇದಾರೆ ಅವ್ರ್ನಾ ನೋಡಿ ಫ್ರೆಂಡ್ಸ್ ಹುಡುಕಿಕೊಂಡು ಹೋಗ್ತಿದ್ದಾರೆ ಅನ್ನೋ ಥರ ಕಾಣ್ತಾ ಇದೆ.

ಹೈಟ್ ಫೆಸಿಲಿಟಿ ಎಲ್ಲ ಫೆಸಿಲಿಟಿ ಇಲ್ಲಿ ಕೂಡ ಇದೆ ಹಾಗೆ ತುಂಬಾ ಸಲೈನ್ಸ ಕೂಡ ಇದೆ-- ಸೊ ಎಲ್ಲಿ ನೀವು ಹೂದರು ಕೀಪ್ ಸೈಲ್ಲೆನ್ಸ್ ಮೆಟೈನ್ ಕ್ಲಿನ್.